ಈ ಚಿತ್ರದಲ್ಲಿ ಇದು ಒಂದು ಫೋಟೋಶಾಪ್ ಆಗಿದೆ.

ಇದು ಅಪೋಲೋ ಫಾರ್ಮಸಿ ಶಾಪ್ .

ನೀರಿನ ಟ್ಯಾಂಕ್ ಇಲ್ಲಿ ಒಂದು ಬಿಲ್ಡಿಂಗ್ ಸ್ಟಾರ್ಟ್ ಮಾಡುತ್ತಿದ್ದಾರೆ.

ಆಕಡೆ ಈಕಡೆ ಗಿಡಗಳನ್ನು ನೆಟ್ಟಿದ್ದಾರೆ ಸಣ್ಣ ಸಣ್ಣವಾದ--

ಇಲ್ಲಿ ಹೂ ಮಾರ್ತ್ತಿದ್ದಾರೆ ಇದು ಒಂದು ಹೂವಿನ ಅಂಗಡಿ.